ಜಿಮ್ ಅಂತ ಅಂದ್ರೆ ಬಸಿಗೆ ಹೊಡೆಯುವುದು ದಂಡ ಹೊಡೆಯುವುದು ಡಂಬಲ್ಸ್ ಗಳ ಎತ್ತೋದು ಇದನ್ನೇ ಜಿಮ್ಮು ಅಂತರ. ಅಂತಂದು ಆ ಜಿಮ್ ಅಂದಾಗ ಓ ಇದ್ನ ಜಿಮ್ಮು ಅನ್ನದು ಅಂತ ನನಗೆ ಆಗ ಅನಿಸ್ತು ಅದೆಲ್ಲ ಮಾಡಿದರೆ ಒಳ್ಳೆಯದು ದೇಹಕ್ಕೆ ಒಳ್ಳೆದು.

ಎರಡು ತಿಂಗಳಿಗೆ ಒಂದ್ಸರಾರುವ ಸರ್ವಿಸ್ ಮಾಡಿದರೆ ತುಂಬಾ ಒಳ್ಳೆದು.

ಆರ್ ಸಿ ಸಿ ಮನೆ ಸಿಮೆಂಟ್ಲಿ ಕಟ್ಟಿರೋ ಒಂದು ಐವತ್ತು ವರ್ಷ ಬರ್ತುದೆ--

ಅಲ್ಲಿ ಪೇಪರ್ಸ್ ಗಳು ಅವೆಲ್ಲ ಕಲೆಕ್ಟ್ ಮಾಡ್ತಾರೆ ಅದರಿಂದ ತುಂಬಾ ಅನುಕೂಲ ನಾವು ಪ್ರಜಾವಾಣಿ ಆ ಪೇಪರ್ ಈ ಪೇರ್ ತಗೋತೀವಿ ಅದನ್ನೇ ಸ್ಟೇಷನ್ ರಿಗೆ ಹಾಕ್ತಿವಿ ಅವರು ತಗೊಂಡು.

ಅದು ಯಾವುದನ್ನು ವೇಸ್ಟ್ ಮಾಡೋದಿಲ್ಲ.